ಮಸೀದಿಯಲ್ಲಿ ಒಂದು ದೊಡ್ಡದಾದ ಒಂದು ಕೋಟೆಯಾಗಿದ್ದು ಸುತ್ತಮುತ್ತಲಿನಲ್ಲಿ ತುಂಬಾ ಗಿಡಮರಗಳು ಕೂಡ ಇದೆ ಇದರಲ್ಲಿ ಲೈಟ್ ಕಂಬ ಕೂಡ ಇದೆ .]

ಈ ರೀತಿಯಾಗಿದ್ದ ವೀಣೆಯನವನ್ನು ಚಿತ್ರಣ ಆಗಿದ್ದು. ಇಲ್ಲಿ ವೀಣೇನ ಈ ರೀತಿಯಾಗಿ ಇಟ್ಟಿದ್ದಾರೆ. ಇದು ನೋಡಲು ತುಂಬಾ ಸುಂದರವಾಗಿದೆ. ಇಲ್ಲಿನ ನವಿಲಿನ ಮೂತಿಯ ಯಂಬ ರೀತಿಯಲ್ಲಿ ಕೂಡ ಇದು ಕಾಣಸ್ತಾಯ್ಡ್ --

ಒಂದ ರೀತಿಯಾದ ಪ್ಲೇಸ್ ಆಗಿದ್ದು. ಇಲ್ಲಿ ನಾನಾ ರೀತಿಯಾದ ಗಿಡಗಳು ಮೋಡಗಳು ಕೂಡಾ ಇರುವುದನ ನೋಡಬಹುದು ಈ ಜನರ ಕೂಡ ವಾಕಿಂಗ್ ಕೂಡಾ ಇಲ್ಲಿ ಮಾಡ್ತಾರೆ. ಇದನ್ನಾ ಕೂಡಾ ಇಲ್ಲಿ ನೋಡ್ಬಹುದ್--

ಒಂದು ರೀತಿಯ ಮದುವೆಯ ಮಂಟಪ ಆಗಿದ್ದು ಡೆಕೋರೇಷನ್ ಇಲ್ಲಿ ಒಂದು ಟೇಬಲ್ ಕೂಡ ಇದೆ.